ಈ ಚಿತ್ರದ್ ಒಳಗಡೆ ನಾವು ಒಂದು ಎಲೆಕ್ಷನ್ ಕ್ಯಾನ್ವಾಸ್ ಗಳನ್ನ ನೋಡಕ್ ಹೊಂಥಿವಿ ಈ ಎಲೆಕ್ಷನ್ ಕ್ಯಾನ್ವಾಸ್ ಒಳಗಡೆ --

ಹಸಿರು ಮರಗಳು ಆದವು ಮತ್ತು ಹಸಿರು ಸಸ್ಯಗಳನ್ನು ಬೆಳೆಸರ.

ಈ ಚಿತ್ರದ ಒಳಗಡೆ ನಾವು ಯೂನಿಯನ್ ಬ್ಯಾಂಕ್ ಅನ್ನ ನೋಡಕ್ಹೊಂಥಿವಿ --

ಯೂನಿಯನ್ ಬ್ಯಾಂಕ್ ಒಳಗಡೆ ಏನ್ ಮಾಡ್ತಾರೆ ಅಂಥಾ ಅಂದ್ರೆ ಎಲ್ರು ಹೋಗಿ ಅಕೌಂಟ್ ಮಾಡಿಸ್ತಾರಾ.

ತಕೊಳೋವಾಗ ಅದ್ನ ನಮಗೆ ಒಳ್ ನಮಗೆ ಕೊಡ್ತಾರಾ ಮತ್ತೆ ಯೂನಿಯನ್ ಬ್ಯಾಂಕ್ --

ಇಡ್ಲಿ ತಿಂಥಿಣಿ ನಮ್ಮ ಬೆಳಗಾಂ ಒಳಗಡೇ ಒಂದು ಕಾಮತ ಹೋಟೆಲ್ ಅಂತ ಐತಿ-

ಮತ್ತೆ ಫಿಲಂ ಹೆರಾಯಿನ್ ಆದಮೇಲೆ ನಂತ್ರ ಇವಳು ತಮಿಳ್ನಾಡಿನ ಮುಖ್ಯ ಮಂತ್ರಿ ಆದ್ಲು.

ಇವ್ರು ತೀರ್ಕೊಂಡು ಸುಮಾರು ಒಂದ ಮೂರೂ ನಾಲಕ್ ವರ್ಷ ಆಗಾಕ್ ಬಂತು .

ಹಿಂದೆ ಗ್ಯಾಸ್ ಸಿಲಿಂಡರ್ ಇರತೈತಿ ಆ ಸಿಲಿಂಡರ್ ಇಂದ ಇವ್ರು --

ಈ ಜಿಮ್ ಒಳಗಡೆ ಒಬ್ರು ಏನ್ ಮಾಡಕ್ ಹೊಂಟರ್ ಅಂತ ಅಂದ್ರೆ ಡಿಪ್ಸ್ ಹೊಡೆಯಕ್ ಹೊಂಥನ .

ಅದು ಹೋಗಿ ಸೀದಾ ಹೋಗಿ ಬ್ಯಾಂಕಿಗೆ ಜಮಾ ಆಗ್ತಾತೆ .